ಅದೇ ರೀತಿ ಫ್ಯಾನ್ ಗಳು ಈ ಚಿತ್ರದಲ್ಲಿ ಕಾಣುತ್ತಿವೆ.

ಮೂರನೇದು ಮೇಲೆ ಅದೂ ಸೇಮ್ ಆದರೆ ಗೋಲ್ಡ್ ಪ್ಲಸ್ .

ಕೊಟ್ಟಿರುವ ಚಿತ್ರದಲ್ಲಿ ಯಾವುದೊ ಒಂದು ಕಾಲೇಜಿ ನ ನಾಮ ನಾಮಫಲಕವಾಗಿದೆ.

ಕೊಟ್ಟಿರುವ ಚಿತ್ರದಲ್ಲಿ ಯಾವುದೋ ಒಂದು ಕಟ್ಟಡವನ್ನು ನಾವು ಕಾಣಬಹುದಾಗಿದೆ.

ಇದರಲ್ಲಿ ಶಿಕ್ಷಕರು ಮಕ್ಕಳನ್ನು ಶಾಲೆಗೆ--

ಕೆಂಪು ಬಣ್ಣದ ಕಾರು ಆಗಿದೆ. ಅದೇ ರೀತಿ ಒಬ್ಬ ವ್ಯಕ್ತಿ ನೀಲಿ ಬಣ್ಣದ ಅಂಗಿಯನ್ನು ಧರಿಸಿಕೊಂಡಿದ್ದಾನೆ.

ಕೊಟ್ಟಿರುವ ದೃಶ್ಯದಲ್ಲಿ ಯಾವುದೋ ಒಂದು ಹಚ್ಚ ಹಸಿರಿನ--

ನಾವು ಈ ಚಿತ್ರದಲ್ಲಿ ಒಂದು ವಿದ್ಯುತ್ ಕಂಬವನ್ನ ನೋಡಬಹುದಾಗಿದೆ.